ಮೊಜಿಲ್ಲಾ ಫೈರ್ ಫಾಕ್ಸ್ ನಲ್ಲಿ ಸೆಟ್ಟಿಂಗ್ ಪಾಪ್ ಅಪ್ ಮತ್ತು ಇಮೇಜ್ ಆಪ್ಷನ್ಸ್ ಬಗೆಗಿನ ಸ್ಪೊಕನ್ ಟ್ಯುಟೊರಿಯಲ್ ಗೆ ಸ್ವಾಗತ
ಈ ಟ್ಯುಟೊರಿಯಲ್ ನಲ್ಲಿ ನಾವು ಪಾಪ್ ಅಪ್ ಮತ್ತು ಇಮೇಜ್ ಪ್ರಿಫೆರೆನ್ಸ್ ಅನ್ನು ಸೆಟ್ ಮಾಡುವುದು ಹಾಗೂ ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡುವುದನ್ನು ಕಲಿಯಲಿದ್ದೇವೆ
ಪಾಪ್ ಅಪ್ ವಿಂಡೋಸ್ ಅಥವಾ ಪಾಪ್ ಅಪ್ಸ್ ಎಂಬ ವಿಂಡೋಗಳು ನಿಮ್ಮ ಅನುಮತಿಯಿಲ್ಲದೆಯೇ ಗೋಚರವಾಗುತ್ತವೆ
ಅವು ಅಳತೆಯಲ್ಲಿ ಬೇರೆ ಬೇರೆಯಿದ್ದರೂ ಸ್ಕ್ರೀನ್ ಅನ್ನು ಪೂರ್ತಿಯಾಗಿ ಆವರಿಸುವುದಿಲ್ಲ
ಕೆಲವು ಪಾಪ್ ಅಪ್ ಗಳು ಫೈರ್ ಫಾಕ್ಸ್ ವಿಂಡೋನ ಮೇಲ್ಭಾಗದಲ್ಲಿ ತೆರೆದುಕೊಳ್ಳುತ್ತವೆಯಾದರೆ ಇನ್ನು ಕೆಲವು ಫೈರ್ ಫಾಕ್ಸ್ನ ಕೆಳಭಾಗದಲ್ಲಿ ತೆರೆದುಕೊಳ್ಳುತ್ತವೆ
ಪಾಪ್ ಅಂಡರ್ಸ್
ಪಾಪ್ ಅಪ್ ಗಳು ನಿಮ್ಮನ್ನು ಸಿಟ್ಟಿಗೆಬ್ಬಿಸಬಹುದು ಮತ್ತು ಈ ಕಾರಣಕ್ಕಾಗಿ ನೀವು ಅವುಗಳನ್ನು ನಿಷ್ಕ್ರಿಯಗೊಳಿಸಲು ಬಯಸುತ್ತೀರಿ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬಂಟು 1004 ರಲ್ಲಿ ಫೈರ್ ಫಾಕ್ಸ್ ನ ಆವೃತ್ತಿ 70 ಯನ್ನು ಬಳಸುತ್ತಿದ್ದೇವೆ
ಫೈರ್ ಫಾಕ್ಸ್ ಬ್ರೌಸರ್ ಅನ್ನು ತೆರೆಯೋಣ
ಯುಆರ್ಎಲ್ ಪಟ್ಟಿಯಲ್ಲಿ wwwpopuptestcom ಎಂದು ಟೈಪ್ ಮಾಡೋಣ
Enter ಎಂಟರ್ ಕೀಯನ್ನು ಒತ್ತಿರಿ
ಈ ಸೈಟ್ ಪಾಪ್ ಅಪ್ ಎಂದರೆ ಏನು ಎಂಬುದನ್ನು ತಿಳಿಸುತ್ತದೆ
multi ಪಾಪಪ್ ಟೆಸ್ಟ್ ಎಂಬ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ
ನೀವು ಆರು ಪಾಪ್ ಅಪ್ ಗಳನ್ನು ಕಾಣುತ್ತೀರಿ
ಬ್ಯಾಕ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ
ಇನ್ನೂ ಎರಡು ಪಾಪ್ ಅಪ್ ಗಳು ಕಾಣುತ್ತವೆ
ನೋಡಿ ಅವುಗಳು ಎಷ್ಟು ರೇಗಿಸುತ್ತವೆ160
ಫೈರ್ ಫಾಕ್ಸ್ ಪಾಪ್ ಅಪ್ಸ್ ಮತ್ತು ಪಾಪ್ ಅಂಡರ್ಸ್ ಇವೆರಡನ್ನೂ ನಿಯಂತ್ರಿಸಲು ಅವಕಾಶ ಮಾಡಿಕೊಡುತ್ತದೆ
ಎಡಿಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೆಫರೆನ್ಸಸ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇದನ್ನು ನಿಯಂತ್ರಿಸಬಹುದು
ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಆಪ್ಷನ್ಸ್ ಆಪ್ಶನ್ ಮೇಲೆ ಕ್ಲಿಕ್ ಮಾಡಿ
ಪ್ರೆಫರೆನ್ಸಸ್ ಪ್ರಿಫರೆನ್ಸ್ ವಿಂಡೋನಲ್ಲಿ ಕಾಂಟೆಂಟ್ ಕನೆಕ್ಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಬ್ಲಾಕ್ pop ಅಪ್ ವಿಂಡೋಸ್ ಎಂಬ ವಿಕಲ್ಪವು ಈಗಾಗಲೇ ಡೀಫಾಲ್ಟ್ ಆಗಿ ಆಯ್ಕೆಯಾಗಿರುತ್ತದೆ
ಇಲ್ಲದಿದ್ದಲ್ಲಿ ಅದನ್ನು ನೀವು ಆಯ್ಕೆಮಾಡಿ
ಹೀಗೆ ಮಾಡುವುದರಿಂದ ಫೈರ್ ಫಾಕ್ಸ್ ನಲ್ಲಿ ಪಾಪ್ ಅಪ್ ಗಳು ಕಾಣುವುದನ್ನು ತಡೆಯುವ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ
ಈಗ ನೀವು ಫೈರ್ಫಾಕ್ಸ್ ಪ್ರೆಫರೆನ್ಸ್ ಫೈರ್ ಫಾಕ್ಸ್ ಪ್ರಿಫೆರೆನ್ಸ್ ವಿಂಡೋವನ್ನು ಕ್ಲೋಸ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ಮುಚ್ಚಬಹುದು
ನೀವು ಎಕ್ಸೆಪ್ಷನ್ ಎಕ್ಸೆಪ್ಷನ್ ಗಳನ್ನು ಕೂಡ ಆಯ್ಕೆ ಮಾಡಬಹುದು
ನಿಮಗೆ ಒಪ್ಪಿಗೆಯಾಗುವ pop ಅಪ್ ಪಾಪ್ ಅಪ್ಗಳುಳ್ಳ ಸೈಟ್ ಗಳೇ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್
ಎಡಿಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೆಫರೆನ್ಸಸ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ
ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಪ್ಷನ್ಸ್ ಆಪ್ಶನ್ಸ್ ನ ಮೇಲೆ ಕ್ಲಿಕ್ ಮಾಡಿ
ಎಕ್ಸೆಪ್ಷನ್ ಗಳನ್ನು ಸೇರಿಸಲು ಬ್ಲಾಕ್ pop ಅಪ್ ವಿಂಡೋಸ್ ಬ್ಲೊಕ್ ಪೋಪ್ ಅಪ್ ವಿಂಡೋಸ್ ನ ಮುಂದಿರುವ ಎಕ್ಸೆಪ್ಷನ್ಸ್ ಎಕ್ಸೆಪ್ಶನ್ಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಇದು ಡಯಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ
ಅಡ್ರೆಸ್ ಒಎಫ್ ವೆಬ್ಸೈಟ್ ಅಡ್ರೆಸ್ ಆಫ್ ವೆಬ್ಸೈಟ್ ಎಂಬಲ್ಲಿ wwwgooglecom ಎಂದು ಟೈಪ್ ಮಾಡಿ
ಅಲ್ಲೋ ಅಲೊ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಪ್ರೆಫರೆನ್ಸಸ್ ಪ್ರಿಫೆರನ್ಸೆಸ್ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಈಗ ಪಾಪ್ ಅಪ್ googleಸಿಒಎಂ ಅನ್ನು ಬಿಟ್ಟು ಉಳಿದ ಎಲ್ಲಾ ಸೈಟ್ ಗಳಿಂದ ತೆಗೆದುಹಾಕಿರಲ್ಪಟ್ಟಿರುತ್ತದೆ
ಈಗ ಯುಆರ್ಎಲ್ ಪಟ್ಟಿಯಲ್ಲಿ wwwpopuptestcom ಎಂದು ಟೈಪ್ ಮಾಡಿ ಮತ್ತು Enter ಎಂಟರ್ ಒತ್ತಿ
multi ಪಾಪಪ್ ಟೆಸ್ಟ್ ಎಂಬ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ
ಒಂದೇ ಒಂದು ಪಾಪ್ ಅಪ್ ಕೂಡ ಕಾಣಿಸಿಕೊಳ್ಳುವುದಿಲ್ಲ
ನಿಮ್ಮ ಪಾಪ್ ಅಪ್ ಬ್ಲಾಕರ್ ಜಾಗೃತವಾಗಿದೆ
ಚಿತ್ರಗಳು ಡೌನ್ ಲೋಡ್ ಆಗಲು ಸಮಯವನ್ನು ಮತ್ತು ಬ್ಯಾಂಡ್ ವಿಡ್ಥ್ ಅನ್ನು ತೆಗೆದುಕೊಳ್ಳುತ್ತವೆ
ಮೊಝಿಲ್ಲ ಫೈರ್ ಫಾಕ್ಸ್ ಚಿತ್ರಗಳ ಡೌನ್ ಲೋಡಿಂಗನ್ನು ತಡೆಗಟ್ಟುವ ಆಯ್ಕೆಯನ್ನು ಹೊಂದಿದೆ
ಎಡಿಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೆಫರೆನ್ಸಸ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ
ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಟೂಲ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಪ್ಷನ್ಸ್ ಆಪ್ಶನ್ಸ್ ಮೇಲೆ ಕ್ಲಿಕ್ ಮಾಡಿ
ಪ್ರೆಫರೆನ್ಸಸ್ ಪ್ರಿಫರೆನ್ಸಸ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಕಾಂಟೆಂಟ್ ಕಂಟೆಂಟ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ
ಲೋಡ್ ಇಮೇಜಸ್ ಆಟೋಮ್ಯಾಟಿಕಲ್ ಲೋಡ್ ಇಮೇಜ್ ಟೋಮೆಟಿಕಲಿ ಎಂಬ ಚೆಕ್ ಬಾಕ್ಸ್ ಅನ್ನು ನಿಶ್ಕ್ರಿಯಗೊಳಿಸಿ
ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ
ಈಗ ಸರ್ಚ್ ಬಾರ್ ನಲ್ಲಿ ಫ್ಲವರ್ಸ್ ಫ್ಲವರ್ಸ್ ಎಂದು ಟೈಪ್ ಮಾಡಿ ಮತ್ತು Enter ಎಂಟರ್ ಅನ್ನು ಒತ್ತಿ
ಗೂಗಲ್ ನ ಹೋಂ ಪೇಜ್ ನಲ್ಲಿ ಇಮೇಜಸ್ ಇಮೇಜಸ್ ನ ಮೇಲೆ ಕ್ಲಿಕ್ ಮಾಡಿ
ಮೊದಲು ಕಾಣುವ ಚಿತ್ರದ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ
ಚಿತ್ರವು ಲೋಡ್ ಆಗದೇ ಇರುವುದನ್ನು ಕಾಣಬಹುದು
ಮೊಝಿಲ್ಲ ಫೈರ್ ಫಾಕ್ಸ್ ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡಲು ಅನೇಕ ಆಯ್ಕೆಗಳನ್ನು ಹೊಂದಿದೆ
ನಾವು ಯಾವುದಾದರೂ ಟೂಲ್ ಬಾರ್ ಅನ್ನು ಅಡಗಿಸಬೇಕೆಂದಿದ್ದೇವೆ ಎಂದುಕೊಳ್ಳೋಣ
ಉದಾಹರಣೆಗಾಗಿ ಮೆನ್ಯು ಬಾರ್
ಮೆನು ಬಾರ್ ನ ಖಾಲಿ ಜಾಗದ ಮೇಲೆ ರೈಟ್ ಕ್ಲಿಕ್ ಮಾಡಿ
ಮತ್ತು ಮೆನು ಬಾರ್ ಮೆನ್ಯುಬಾರ್ ಆಯ್ಕೆಯನ್ನು ಅನ್ ಚೆಕ್ ಮಾಡಿ
ಮೆನು ಬಾರ್ ಅನ್ನು ಮತ್ತೆ ನೋಡಲು ಪುನಃ ಟೂಲ್ ಬಾರ್ ನ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ
ಈಗ ಮೆನು ಬಾರ್ ಮೆನು ಬಾರ್ ಆಯ್ಕೆಯನ್ನು ಚೆಕ್ ಮಾಡಿ
ಫೈರ್ ಫಾಕ್ಸ್ ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡಲು ಅಡ್ವಾನ್ಸ್ಡ್ ಆಪ್ಷನ್ ಗಳನ್ನೂ ಹೊಂದಿದೆ
ಕೆಲವನ್ನು ನೋಡೋಣ
ಟೂಲ್ ಬಾರ್ ಗೆ ಐಕಾನ್ ಒಂದನ್ನು ಸೇರಿಸೊಣ ಇದು ವೆಬ್ ಪೇಜ್ ಅನ್ನು ಒಂದೇ ಕ್ಲಿಕ್ ಗೆ ಪ್ರಿಂಟ್ ಮಾಡಲು ಅವಕಾಶ ಮಾಡಿಕೊಡುತ್ತದೆ
ಟೂಲ್ ಬಾರ್ ನ ಖಾಲಿ ಜಾಗದ ಮೇಲೆ ರೈಟ್ ಕ್ಲಿಕ್ ಮಾಡಿ
ಕಸ್ಟಮೈಜ್ ಕಸ್ಟಮೈಸ್ ನ ಮೇಲೆ ಕ್ಲಿಕ್ ಮಾಡಿ
ಕಸ್ಟಮೈಜ್ ಟೂಲ್ಬಾರ್ ಎಂಬ ಡಯಲಾಗ್ ಬಾಕ್ಸ್ ಗೋಚರವಾಗುತ್ತದೆ
ಡಯಲಾಗ್ ಬಾಕ್ಸ್ ನ ಒಳಗೆ ಪ್ರಿಂಟ್ ಪ್ರಿಂಟ್ ಎಂಬ ಐಕಾನ್ ನನ್ನು ಕಾಣುತ್ತೀರಿ
ಐಕಾನ್ ಅನ್ನು ಟೂಲ್ ಬಾರ್ ಗೆ ಡ್ರ್ಯಾಗ್ ಮಾಡಿ
ಡೋನ್ ಡನ್ ನ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಿರಿ
ಟೂಲ್ ಬಾರ್ ನಲ್ಲಿನ ಪ್ರಿಂಟ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಇದು ಪ್ರಿಂಟ್ ಪ್ರಿಂಟ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ
ನಾವೀಗ ಪ್ರಿಂಟ್ ಮಾಡುವುದಿಲ್ಲ
ಆದ್ದರಿಂದ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಯಾನ್ಸಲ್ ಕೆನ್ಸಲ್ ನ ಮೇಲೆ ಕ್ಲಿಕ್ ಮಾಡಿ
ನೀವು ಹೊಸ ಟೂಲ್ ಬಾರ್ ಅನ್ನು ಸೇರಿಸಲೂ ಬಹುದು ತೆಗೆಯಲೂ ಬಹುದು
ಹಾಗೆ ಮಾಡಲು ಟೂಲ್ ಬಾರ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಸ್ಟಮೈಜ್ ಕಸ್ಟಮೈಸ್ ಅನ್ನು ಆರಿಸಿ
ಅಡ್ ನ್ಯೂ ಟೂಲ್ಬಾರ್ ಆಡ್ ನ್ಯೂ ಟೂಲ್ಬಾರ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಹೊಸ ಟೂಲ್ ಬಾರ್ ಗೆ ಹೆಸರನ್ನು ಕೊಡಿ
ನಾವೀಗ ಸ್ಯಾಂಪಲ್ ಟೂಲ್ಬಾರ್ ಸ್ಯಾಂಪಲ್ ಟೂಲ್ ಬಾರ್ ಎಂದು ಕೊಡೋಣ
ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಒಂದು ಐಕಾನ್ ನನ್ನು ಡ್ರ್ಯಾಗ್ ಮಾಡಿ
ಡೌನ್ಲೋಡ್ಸ್ ಡೌನ್ ಲೊಡ್ಸ್ ಅನ್ನು ಸ್ಯಾಂಪಲ್ ಟೂಲ್ ಬಾರ್ ಮೇಲೆ ಡ್ರ್ಯಾಗ್ ಮಾಡಿ
ಹೊಸ ಟೂಲ್ ಬಾರ್ ಅನ್ನು ಬ್ರೌಸರ್ ನಲ್ಲಿ ಗಮನಿಸಿ
ಟೂಲ್ ಬಾರ್ ಅನ್ನು ತೆಗೆದು ಹಾಕಲು ರೆಸ್ಟೋರ್ ಡಿಫಾಲ್ಟ್ ಸೆಟ್ ರಿಸ್ಟೋರ್ ಡೀಫಾಲ್ಟ್ ಸೆಟ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಕಂಟೆಂಟ್ ನ ಜಾಗವನ್ನು ದೊಡ್ಡದಾಗಿಸಲು ನಾವು ಐಕಾನ್ ಗಳನ್ನು ಚಿಕ್ಕದಾಗಿಸಬಹುದು
ಉಸೆ ಸ್ಮಾಲ್ ಐಕಾನ್ಸ್ ಯೂಸ್ ಸ್ಮಾಲ್ ಐಕಾನ್ಸ್ ಎಂಬ ಹೆಸರಿನ ಚೆಕ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ
ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಡೋನ್ ಡನ್ ನ ಮೇಲೆ ಕ್ಲಿಕ್ ಮಾಡಿ
ಐಕಾನ್ ಗಳು ಸಣ್ಣದಾಗಿರುವುದನ್ನು ನೋಡಬಹುದು
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೊರಿಯಲ್ ನಲ್ಲಿ ನಾವು ಪಾಪ್ ಅಪ್ ಮತ್ತು ಇಮೇಜ್ ಪ್ರಿಫರೆನ್ಸ್ ಅನ್ನು ಸೆಟ್ ಮಾಡುವುದು ಮತ್ತು ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡುವುದನ್ನು ಕಲಿತಿದ್ದೇವೆ
ಇಲ್ಲಿ ನಿಮಗಾಗಿ ಅಭ್ಯಾಸವಿದೆ
ಮೊಝಿಲ್ಲ ಫೈರ್ ಫಾಕ್ಸ್ ನ ಹೊಸ ವಿಂಡೋವನ್ನು ತೆರೆಯಿರಿ
wwwyahoocom ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪಾಪ್ ಅಪ್ ಗಳನ್ನು ಬ್ಲಾಕ್ ಮಾಡಿ
ಬುಕ್ ಮಾರ್ಕ್ಸ್ ಟೂಲ್ ಬಾರ್ ಅನ್ನು ಸೇರಿಸಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಅನ್ನು ನೋಡಿ httpspoken tutorialorgNMEICT Intro
ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ಶಶಾಂಕ ಹತ್ವಾರ್ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಸಹಯೊಗಕ್ಕಾಗಿ ಧನ್ಯವಾದಗಳು